ಇಲ್ಲಿ ಒಂದು ಬೈಕು ಸೈಕಲ್ಲು ನಿಂತಿದ್ದು ಈ ರೀತೆ ಡಿಸೈನ್ ಗಳು ಮುಸಲ್ಮಾನರು ಕಟ್ಟುತ್ತಾರೆ ಇಲ್ಲಿ ಇದು ಒಂದು ದೊಡ್ಡ ಕಟ್ಟಡ ವಾಗಿ --

ಅದರ ಒಳಗೆ ಹಸಿರಾದ ಹುಲ್ಲು ಕೂಡಾ ಬೆಳೆದಿದೆ ಅಕ್ಕ ಪಕ್ಕದಲ್ಲಿ ಕಟ್ಟಡಗಳು ಕೂಡಾ ಕಾಣಿಸುತ್ತಿದ್ದು ಒಂದು ಕಾರು ಕೂಡಾ ಕಾಣಿಸುತ್ತಿದ್ದು ಒಂದು ಓಮಿನಿ ಕೂಡಾ ಇದೆ.